Okay ನ ಎರಡ್ ದಿವ್ಸ ಮುಂಚೆನೆ ಬಾ.

ಏನಂದ್ರೆ ಹೇಳ್ತೀನ್ ನಿಮ್ ಅಣ್ಣಾವ್ರಿಗೆ. ಇಲ್ಲ ಬಿಡು ಅಮ್ಮ ಒಂದೆ ಹೇಳ್ಬೇಕಷ್ಟೆ.

ಹ ಕಳಿಸ್ತಾರೆ ಅಮ್ಮ ಒಂದೆ ಹು ಅಂದ್ರೆ ಕಳಿಸ್ತಾರ. ಮತ್ತೆ ನಂದು, ಲಕ್ಷ್ಮಿ ಅವ್ರು ಎರ್ಡ್ ದಿಸ ಮುಂಚೆನೆ ಬರ್ತೀನಿ ಅಂತ್ ಹೇಳಿದಾರೆ. ಅವ್ರ್ ಜೊತೇಲಿ ನೀನ್ ಕೂಡ ಇದ್ರೆ ಚೆನ್ನಾಗಿರತ್ತೆ.

ಹ್ಮ okay ನ?

ಎ ಅಮ್ಮ ಚಿಕ್ಕಮ್ಮ ಅವ್ರ್ ಎಲ್ಲರಿಗೂ ಅಜ್ಜಿಗ್ ಕೂಡ ಹೇಳು.

ಎಲ್ಲಾರ್ಗು ಕರ್ದೀನಿ ಅಂತ್ ಹೇಳು. ಇನ್ನೊಂದು ಮನೆಗ್ ಬರ್ತಿನಲ್ಲ ಆವಾಗ card ಕೊಡ್ತಿನಲ್ಲ ಎಲ್ಲಾರ್ಗು ಇನ್ನೊಂದ್ ಸತಿ ನಾನ್ ಕರಿತಿನಿ. ನೀನೆ ಮನೆ ಹತ್ರ ಬಂದಿದ್ರೆ ಇನ್ನ ಚೆನ್ನಾಗ್ ಹೇಳ್ಬೋದು. ಹ್ಮ ಅದಕ್ಕೇ ಮನೆ ಹತ್ರ ಬಂದು ಇನ್ನೊಂದ್ ಸತಿ ಹೇಳ್ತೀನಿ ನೀನ್ ಇವಾಗ್ ಹೇಳಿರು. ಹ್ಮ ಸರಿ ಹೌದಾ ಸರಿ ಹ್ಮ ಸರಿ ಹಾಗಾದ್ರೆ . ಸರಿನ ನೀನ್ ಮಾತ್ರ ಎರ್ಡ್ ದಿಸ ಮುಂಚೆನೆ ಬಾ ಎರ್ಡ್ ಜೊತೆ ಬಟ್ಟೆ ಇಟ್ಕೊಂಡ್ ಬಾ.

ಅಮ್ಮ ಯಾವಾಗ್ ಬರ್ತಾರೇ? ಅಮ್ಮ ಸಾಯಂಕಾಲ ಬರ್ತಾರೇ.

Okay ಬಂದ್ ಮೇಲೆ ಒಂದ್ ಸತಿ call ಕೂಡ ಮಾಡ್ಸು. ಹ್ಮ ನಾನ್ ಮಾಡ್ತೀನಿ ಹೇಳಿ ಅಮ್ಮ ಬಂದ್ ಮೇಲೆ ಒಂದ್ ಸತಿ call ಮಾಡ್ಸಿ ಹೇಳ್ತೀನಿ ನಿಂಗೆ.

Okay okay ಮತ್ತೆ ಮರಿಬೇಡ. ಹ ಇಲ್ಲ ಇಲ್ಲ ಮರ್ಯಲ್ಲ call ಮಾಡ್ಸ್ತೀನಿ ಅಮ್ಮನ್ ಹತ್ರ permission ತಗೊಂಡೆ ಬರ್ತೀನಿ ಸರಿನಾ?

ಹ್ಮ ಸರಿ.

ಆ hello ಯಶಸ್ವಿ. ಹಾ ಸುಲಕ್ಷಣ ಆಯ್ತಾ ಊಟ? ಆ ಊಟ ಎಲ್ಲಾ ಆಯ್ತು. ಏನು ಅಪರೂಪಕ್ಕೆ call ಮಾಡಿದ್ದು? ಇದೂ ನಾವ್ class ಇಂದ trip ಹಾಗುದಂತೆಲ್ಲ ಹಾಗೆ ನೀನೆಂತ ಹೋಗ್ತಿಯಾ ಅಂತ ಹೇಳಿ ಕೇಳಿಕ್ಕೆ call ಮಾಡಿದ್ ನಾನು.

ಅದೇ ಮೊನ್ನೇ ಶ್ರೀ ಎಲ್ಲಾ ಮಾತಾಡ್ತಿದ್ರು ನಂಗೇ ಸರಿ ಗೊತ್ತಾಗ್ಲಿಲ್ಲ ಎಂತಾಂತ ಎಲ್ಲಿಗ್ ಹೋಗುದು trip ? Trip place ಎಲ್ಲಿಗೆಂತ ಹೇಳಿ ಆಗ್ಲಿಲ್ಲಾಂತೆ ಅದು ಎಷ್ಟು ಜನ ಬರ್ತಾರಂತ ನೋಡಿ ಮತ್ತೆ ಎಂತಾಂತ decide ಮಾಡ್ತಾರಂತೆ. ಮಡಿಕೇರಿ ಆಗಿರ್ಬೇಕು ನಿಂಗೆ ಬಿಡುವರ ಮನೆಯಲ್ಲಿ? ಮನೆಯಲ್ಲಿ ಬಿಡುವರ ಕೇಳಿ ಆಗ್ಬೇಕಷ್ಟೇ, ಮಡಿಕೇರಿಗೆ ಅವತ್ತು ನಾನೊಮ್ಮೆ ಹೋಗಿದ್ದೆ. ಅದೇ ನಂಗೇ ಅದೇ friends ಯಾರಾದ್ರು ಇದ್ರೆ ನಾನೂ ಬರ್ತೇನೆ ಇಲ್ಲದ್ರೆ ನಾನ್ ಬರುದಿಲ್ಲ ಒಬ್ಬೊಬ್ರೆ ಹೋಗಿ ಎಂತ ಮಾಡುದೂಂತ. ಹ್ಮ್ ಯಾವದೆಲ್ಲ place ಅಂತ ಹೇಳಿದ್ದಾರಾ? ಇಲ್ಲಲ್ಲ. ಇಲ್ಲ ಅದೇ ಅದು next decide ಮಾಡ್ತಾರೆ ಯಾವ್ದು place ಅಂತ.

ಎಷ್ಟು ಜನ ಬರ್ತಾರೆಂತ ಈಗ ಯಾರು ಹೆಸರು ಕೊಡ್ತಾ ಇಲ್ಲಂತೆ ಹಾಗೆ request ಮಾಡ್ತಾ ಇದ್ದಾರೆ ಎಂತ ಮಾಡುದು ಹೋಗುದ?

ಅದೇ ಎಂತ ಮಾಡುದು ಯಾವ್ದು place ಇರ್ಬೋದು?

Almost ಎಲ್ಲ್ರಸ ಈಗ ಹೋಗ್ತಿದ್ದರಲ್ಲ ಬೇರೆ ಬೇರೆ class ಇಂದ ಎಲ್ಲಾ trip ಗೆ.

ಹಾಗೆ ಇವರ್ಸ plan ಮಾಡಿದ್ ಕಾಣ್ಬೇಕು.

ಕಳ್ದ ಸಲ ನಾವ್ ಕುಶಾಲನಗರ ಅದು golden temple ಉಂಟಲ್ಲ tibeteans ಎಲ್ಲ ಇದ್ದಾರೆ ಅಲ್ಲಿಗೆಲ್ಲ ಹೋಗಿದ್ದೆವು.

ಮತ್ತೇ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆವು ಹೆಸರು ನಂಗೆ ನೆನಪಿಲ್ಲ . ಅದೇ ಈಗ ಬಿಸಿಲಲ್ಲ ಈಗ ಹೋಗಿ ಎಂತ ಉಂಟಲ್ಲಿ ಈ time ಅಲ್ಲಿ ಹಾಗೆ ಮಡಿಕೇರಿ ಎಲ್ಲ ಹೋದ್ರೆ ಎಂತ ಪ್ರಯೋಜನ ಇಲ್ಲ ಅಲ್ಲಾ.

ಹ್ಮ್ ಆಹ್ place ಚಂದ ಇದ್ರೆ ಹೋಗ್ವಾ ನಾವು.

ಅದೇ ಅವ್ರು first ಗೆ place ಯಾವ್ದುಂತ ಹೇಳ್ಳಿ ಅಲ್ಲ ಮತ್ತೆ ನೋಡ್ವ ಯಾವ್ದುಂತ ಹೇಗೆ ಹೋಗುದ ಬೇಡ್ವಂತ.

ಆದ್ರೂಸ ಒಂದ್ ಅಂದಾಜು ಯಾವ್ದಂತ ಇರ್ಬೋದು ಅವ್ರು ಈಗ್ಲೇ ಇದು ಮಾಡ್ತಾ ಇದ್ದಾರೆ ಈಗ್ಲೇ name ಕೊಡಿ name ಕೊಡಿ ಅಂತಾ. ಹಾ Raja street ಗೆಲ್ಲ ಆದ್ರೆ ಹೋಗಿಲ್ಲ ನಾನು ಅಲ್ಲಿಗೆಲ್ಲ ಆದ್ರೆ ಹೋಗುವ. ಅದೇ ನಾವು first ಗೆ name ಕೊಟ್ರೆ ಯಾವ್ದು ಬೇಕು ಯಾವ್ದು ಬೇಡಂತ ಹೇಳಿ.

ಅದೆಂತ ಎಂತ ಮಾಡ್ವ ಬೇರೆ ಯಾರು ಬರುವರು? ನಮ್ಮ friends ಎಲ್ಲಾ ಬರುವರಾ?

ಎಂತ ಹೇಳಿಲ್ಲ ಹರಿಪ್ರಸಾದ್ ಹತ್ರ ನಾನ್ ಕೇಳ್ತೇನೆ ಮಂಜು ಹತ್ರ ನೀನ್ ಕೇಳು.

ಹ ಅವ್ರೆಲ್ಲಾ ಬರುವಾರಂತ ಅವರೆಲ್ಲಾ ನಮಗಿಂತ ಮುಂಚೆ ಹೊರಟಿರುವರು. ಹಾ ಈಗ ನಾವೆಂತ ಮಾಡುದಂತ ನೀನ್ ಕೇಳಿಯ ಮನೆಯಲೊಮ್ಮೆ ಎಂತಾಂತ ಹೋಗುದ ಬೇಡ್ವಂತ. ನನ್ನಮ್ಮನತ್ರ ಕೇಳ್ತೇನೆ. ಹಾ ನಾನು ಕೇಳ್ತೇನೆ ಮನೆಯಲ್ಲಿ ಆದ್ರೂಸ ಈಗ ಬೇಡಾಂತ ಹೇಳುವರಾಂತ ಯಾಕಂದ್ರೆ ಇದು ಒಂದ್ ಸಲ ಹೋಗಿ ಆಗಿದೆ ಅಲ್ಲಾ ಅಲ್ಲಿಗೆ.

ನೀನಾದ್ರೆ last year ಹೋದದ್ದಲ್ಲಾ ನಾನ್ ಮುಂಚೆ ಹೊದ್ದು ಅವತೊಮ್ಮೆ.

ಹಾ, ನೀನು ಬರುದಿದ್ರೆ ನಾನುಸ ಬರ್ತೇನೆ. ಹಾ ಆದ್ರೆ ನಾನ್ ಅದೇ place ನೋಡಿ decide ಮಾಡುದು. place ಚಂದ್ ಚಂದದ್ದಿದ್ರೆ ಹೋಗ್ವಂತ.

First ಗೆ place ಕೇಳೋನಂತಲ್ಲ. plan ಅಲ್ಲಿ ಯಾವ್ದು place ಇರ್ಬೋದಂತ್‌ ಹೇಳಿ.

ಹ್ಮ್ ಮತ್ತೆ class rep ಅತ್ರ ಬೇಗ name ಕೊಡ್ಲಿಕ್ಕೆ ಹೇಳಿದ್ದಾರೆ.

ನೀ ಕೇಳ್ತಿಯ ಒಮ್ಮೇ class rep ಅತ್ರ ಕೇಳಿ ಹೇಳ್ತಿಯ ಎಲ್ಲರಿಗು ನಮಿಗೆ friends ಗೆಲ್ಲಾ ಹೇಳ್ತಿಯ? ಹಾ ನಾನು group ಗೆ messege ಹಾಕ್ತೇನೆ. ಹ ಹ ಸರಿ ಆಯ್ತು. ಅದೇ ಯಾವ್ place ಅಂತ ನೋಡ್ first ಗೆ. ಆ ನಾವ್ ಹೋಗದ place ಎಲ್ಲಾ ಆಗಿದ್ರೆ ಹೋಗ್ವ ನಾವು ಇಲ್ಲಾದ್ರೆ ಬೇಡ. ಎಂತ? trip ಯಾವಾಗ ಇರ್ಬೋದು ಅಂತ ಹೇಳಿದ್ದಾರಾ?

ಜನವರಿ ಕೊನೆಯ ವಾರ ಆಗಿರ್ಬೋದು, ಕೊನೆಯವಾರ ಇರ್ಬೋದು. ಹೌದಾ? ಅಸ್ಟೊತ್ತಿಗೆ place ಎಲ್ಲ changes ಆಗ್ಬೋದಲ್ಲ ಎಲ್ಲರು suggestion ಕೊಟ್ಟು ಕೊಟ್ಟು.

ಮತ್ತೆ ಊಟ ಎಲ್ಲಾ ಆಯ್ತಾ? ಆ ಊಟ ಎಲ್ಲಾ ಆಯ್ತು. ಈಗ trip ಗೆ ಹೋಗುದಿದ್ರೆ ನಂಗೊಂದು dress ತೆಗಿಬೇಕು. ಆ ಹೌದು ನಂಗುಸ ಆಗ್ಬೇಕು, ಅದೇ ನಮ್ಮದು one day ಇರ್ಬೋದಲ್ಲ trip two day, three day ಎಲ್ಲಾ ಇಟ್ಟಿರ್ಲಿಕ್ಕಿಲ್ಲ.

ಹಾಗೆ ಇಟ್ರೆ ಯಾರು ಬರ್ಲಿಕ್ಕೆ ಇಲ್ಲಲ್ಲ.

ಮತ್ತೆ ಮಡಿಕೇರಿಗೆ two day, three day ಎಲ್ಲಾ ಎಂತ ಹೋಗುದು ಒಂದು ದಿನ ಹೋಗಿ ಬರ್ಬೋದಲ್ಲ.

ನಾನೀಗ class rep ಹತ್ರ ಕೇಳಿ group ಗೆ messege ಹಾಕ್ತೇನೆ. ಆ ಆಯ್ತು ಸರಿ ಹಾಗಿದ್ರೆ. ಅದೇ first ಗೆ place ಎಂತಂತ first ಗೆ ನೋಡು ಮತ್ತೆ ನಮ್ಮ friends ಎಲ್ಲಾ ಬರ್ತಾರದ್ರೆ ನಾವು ಹೋಗುವ ಇಲ್ಲದ್ರೆ ಬೇಡ.

ಹ್ಮ್ ಆಯ್ತು ಸರಿ ಹಾಗಿದ್ರೆ ಎಂತಂತ ಒಮ್ಮೆ ಅದೇ group ಅಲ್ಲಿ ಹಾಕಾಯ್ತ?

ಆ ನನ್ನ ಮಗಳ ಮದುವೆ, December ಮೂವತ್ತಕ್ಕೆ ಆಯ್ತು. ಮೂರ್ ದಿನ ಸಂಭ್ರಮದಿಂದ ಆಯ್ತು, ಮತ್ತೆ ಅದಿಕ್ಕಿಂತ ಮೊದ್ಲು ನಾವ್ ಮೂರ್ ದಿನಕ್ಕಿಂತ ಮೊದ್ಲು ಮದುವೆ ತಯಾರು ಒಂದ್ ಐದ್ ಆರ್ ತಿಂಗ್ಳು ಮದುವೆ ತಯಾರ್ .

ಅಂಗಡಿಯಿಂದ ಹೊಸ ಬಟ್ಟೆಯನ್ನು ತರುದು, ಒಂದ್ ಅಂಗಡಿಯಿಂದ ಅಲ್ಲ ಕೆಲಾವ್ ಅಂಗಡಿಗೆ ಹೋಗಿ ಸುತ್ತಿ ಸುತ್ತಿ ಅವಳಿಗೆ ಬೇಕಾದ ಹೊಸ ಬಟ್ಟೆ, ಮದುವೆಗೆ ಬೇಕಾದದ್ದು ಎಲ್ಲ, ಮತ್ತೆ ಬಂಗಾರದ ಆಭರಣಗಳೆಲ್ಲ ತಂದು ಅವಳಿಗೆ ತಂದಿದ್ಳು ಓಬ್ಳು. ಅವ್ಳು ತುಂಬಾ help ಮಾಡಿದ್ಲು ಅವ್ಳಿಗೆ, ಸಹಾಯ ಮಾಡಿದ್ಲು. ಹ್ಮ್ ಮತ್ತೆ ಆ ಮತ್ತೆ ನಮ್ಮ ಅವಳ ಆ.

ಮದುವೆಗೆ ಎಲ್ಲರೂ ಖುಷಿ ಖುಷಿಯಿಂದ ಹೊಸ ಬಟ್ಟೆ ಹಾಕ್ಬೇಕಂತ ಅವರಿಗೆಸ ಹೊಸ ಹೊಸ ಬಟ್ಟೆ ಎಲ್ಲ ಕೊಟ್ಟು. ಹ್ಮ್, ಹಾಗಾಗಿ ಎಲ್ಲ ಖುಷಿಯಿಂದ ಇದ್ರು ಬಂಧು ಬಾಂಧವರು, ಮತ್ತೆ ಸಂಭ್ರಮದಿಂದ ಆಯ್ತು, ಶಾಸ್ತ್ರ ಎಲ್ಲ ಇತ್ತು. first ಗೆ ಅರ್ಶಿನ ಶಾಸ್ತ್ರ ಅಂತ ಉಂಟು ವಧುವಿಗೆ ಹ್ಮ್. ಅದಿಕ್ಕೆಲ್ಲ pot ಅಲ್ಲಿ ಎಲ್ಲ, ನಮ್ಮ ಪಾತ್ರೆ ಉಂಟಲ್ಲ. ಅದಿಕ್ಕೆಲ್ಲ ಸ್ವಲ್ಪ ನೀರ್ ಹಾಕಿ ಅದಿಕ್ಕೆ ಸ್ವಲ್ಪ ಅರಶಿನ ಹಾಕಿ, ಹಾಲೆಲ್ಲ ಹಾಕಿ ಸಿಂಗಾರ ಮಾಡಿ ಇಡುದು, ಹೂವಿನ ಸಿಂಗಾರ ಮಾಡಿ ಒಂದು ಏಳೆಂಟು ಹತ್ತು ಇಡುದು, ಹ್ಮ್. ಮತ್ತೆ ಅರಶಿನ, ಪಾತ್ರೆಯಲ್ಲಿ ಅವಳ ಎದುರಿಗೆ ಇಡುದು.

ದೀಪ ಹಚ್ಚಿ ಇಡುದು ಹ್ಮ್, ಅವಳನ್ನು ಚಂದ ಮಾಡಿ ಹೋಗುದು dance ಎಲ್ಲ ಮಾಡಿಕೊಂಡು. ಅವಳ ಆ ಗೆಳತಿಯಂದಿರು ಇದ್ರು, ಮತ್ತೆ ಅವಳ ತಂದೆಯ ತಂಗಿಯಂದಿರ ಮಕ್ಕಳು ಇದ್ರು, ಹ್ಮ್.

ತಾ~ ಅವಳ ತಾಯಿಯ ಅಕ್ಕ ತಂಗಿಯಂದಿರ ಮಕ್ಕಳೆಲ್ಲ ಒಟ್ಟಾಗಿ, ಮತ್ತೆ ನೆರೆಕರೆ ಯವರು ಹಿರಿಯರೆಲ್ಲ ಬಂದಿದ್ರು ಅರಶಿನ ಎಲ್ಲ ಹಚ್ಚಲಿಕ್ಕೇ. ಕಾರ್ಯಕ್ರಮ ತುಂಬಾ ಖುಷಿ ಆಯ್ತು ನೋಡಲಿಕ್ಕೆ, ಹ್ಮ್ ನಾನಂದ್ರೆ ನೋಡಿದ್ದೇನೆ ಸ್ವಲ್ಪ ಸ್ವಲ್ಪ ಇದ್ರಲ್ಲಿ ಪೂರ್ಣ ನೋಡುವಂಗೆ ಆಯ್ತು.

ಅವಳ್ಳದ್ದೆಲ್ಲ ಕಾರ್ಯಕ್ರಮ ಮದುವೆ, ಹ್ಮ್ ಅವಳಿಗೆಲ್ಲ ಅರಶಿನ ಹಚ್ಚಿ ನೀರ್ ಹಾಕಿ ಗಮ್ಮತ್ ಇತ್ತು ಹ್ಮ್, ಅದೆಲ್ಲ photo ಎಲ್ಲ ತೆಗ್ದಿದ್ದೇವೆ, ಆಯ್ತಾ. ಅದೆಲ್ಲ ಆದ್ಮೇಲೆ ಅದೇ ದಿವಸ ರಾತ್ರಿ मेहंदी ಶಾಸ್ತ್ರ ಇತ್ತು. मेहंदी ಶಾಸ್ತ್ರಕ್ಕೆ ಅವಳನ್ನು ಚೆನ್ನಾಗಿ ಹೊರಡಿ ಹ್ಮ್ ಒಂದು ಚೆಂದ ಬಟ್ಟೆ lehanga ಹಾಕಿದ್ಳು lehanga ಅಂದ್ರೆ, ಕನ್ನಡದಲ್ಲಿ ಎಂತ ಲಂಗ design, design ಹೋಲಿಸಿ ಈಗ lehanga ಅಂತ ಹೇಳ್ತಾರೆ, ಅದನ್ನು ಹಾಕಿದ್ಳು ಅವಳನ್ನು stage ಇನ ಮೇಲೆ ಕೂರಿಸಿ. ಅವ್ಳ್ಗೆಲ್ಲ मेहंदी ಎಲ್ಲ ಹಚ್ಚಿದೇವು ಎಲ್ಲರೂಸಾ, ಮತ್ತೆ ಅವರ ಗೆಳತಿಯರೆಲ್ಲ dance ಮಾಡಿದ್ರು dance ಮಾಡಿದ್ಲು ಮತ್ತೆ ಅಬ್ಬಾ ತುಂಬಾ ಖುಷಿ ಒಂದು. ಏಳ್ ಗಂಟೆಗೆ ಶುರುವಾದದ್ದು ಹನ್ನೆರಡು ಗಂಟೆ ತನಕ ಇತ್ತು मेहंदी ಶಾಸ್ತ್ರ, ಹ್ಮ್. ಆಮೇಲೆ ಎಲ್ಲ ಊಟ ಮಾಡಿದ್ದೇವು ಎಲ್ಲ, ಹ್ಮ್ ಊಟ ಎಲ್ಲ ಮಾಡಿದ್ದೆವು ಆಮೇಲೆ ಬೇಗ ಎದ್ದೆವು, ನಾಕ್ ಗಂಟೆಗೆ ಎದ್ದು ಹ್ಮ್. ಅವ್ಳಿಗೆ ಸ್ವಲ್ಪ ಚ ಎಲ್ಲ ಕೊಟ್ಟು , ಹ್ಮ್ ಅವಳನ್ನು ಹೊರಡಿಸ್ಲಿಕ್ಕೆ ಒಬ್ಬಳು beauty parlour ನವ್ಳು ಬಂದಿದ್ಲು, ಅದನ್ನು ನೋಡುದೆ ಖುಷಿ, ಹೋ ಅವರ ಇದ್ ಆದ್ಮೇಲೆ ತುಂಬಾ ಚೆನ್ನಾಗಿ ಕಾಣ್ತ ಇದ್ಲು ಬೆಳ್ಳಿಗ್ಗೆ ಮತ್ತೆ.

ಕೆಲವು ಶಾಸ್ತ್ರ ಎಲ್ಲ ಉಂಟು ಅಕ್ಕಿಯೆಲ್ಲ ಕೆಲವರು ಎಲ್ಲ ಎಲ್ಲ gift ಎಲ್ಲ ಕೊಡುದು ಉಂಟು. ಆಮೇಲೆ ಒಂದು ಹತ್ತು ಗಂಟೆಗೆ ನಾವು ಛತ್ರಕ್ಕೆ ಹೋದೆವು, ನಾವು ಛತ್ರಕ್ಕೆ ಹೋದೆವು hall ಇಗೆ, ಅಲ್ಲಿ ಎಲ್ಲ ದೇವಸ್ಥಾನಕ್ಕೆ ಎಲ್ಲ ಕೈಮುಗ್ದು. ಅಲ್ಲಿ ದೇವಸ್ಥಾನದಲ್ಲಿ ಆದದ್ದು ಮದುವೆ, ಆಮೇಲೆ ಇದು ಇತ್ತು ಆ ದೋಲು ಕುಣಿತ ಅಂತ ಅದ್ರಲ್ಲಿ ನಮ್ಮನ್ನೆಲ್ಲ ಸ್ವಾಗತಿಸಿ, ಸ್ವಾಗತಿಸಿ ಸ್ವಾಗತಿಸದ್ದೆಲ್ಲ, ಹ್ಮ್ ಚಂಡೆ ಬಾರಿಸಿ ಅದ್ರಲ್ಲಿ ಎಲ್ಲ dance ಮಾಡಿಕೊಂಡು.

ಹೋದೆವು, ಹೋಗಿ ಆ stage ಅಲ್ಲಿ ನಿ~ ನಿಂತು first ಗೆ ಮದುಮಗಳಿಗೆ ಹೊಸ ಸೀರೆ ಕೊಡುದು ಉಂಟು ಗಂಡಿನ ಕಡೆ ಅವ್ರು, ಅದನ್ನು ತಕೊಂಡ್ ಹೋಗಿ ಅವ್ಳಿಗೆ ಉಡುಸುದು ಹ್ಮ್ ಇಲ್ಲಿ ಉಟ್ಟುಕೊಂಡ ಸೀರೆಯನ್ನು ತೆಗ್ದು ಮತ್ತೆ. ತಾಯಿಮನೆಯಲ್ಲಿ ಉಟ್ಟ ಸೀರೆ ತೆಗ್ದು ಗಂಡಿನ ಮನೆಯವರು ಧಾರೆ ಸೀರೆ ಅಂತ ಕೊಡ್ತಾರೆ, ಅದನ್ನು ಉಟ್ಟು ತುಂಬಾ ನಾವೆಲ್ಲ ತಾಯಿ ತಂದೆ ಮತ್ತೆ ಅವ್ರ ಗಂಡಿನ ತಾಯಿ ತಂದೆಯೆಲ್ಲಾ ಭಟ್ರೇಲ್ಲ ಕೆಲವು ಶಾಸ್ತ್ರ ಎಲ್ಲ ಮಾಡಿದ್ರು.

ಹ್ಮ್, ಆಮೇಲೆ ನಮ್ಮ ಶಾಸ್ತ್ರ ಆದ್ಮೇಲೆ ಇವ್ಳು, ಮದುಮಗಳು ಮತ್ತು ಮದುಮಗ ಕೂತು ಕರಿಯಮಣಿ ಕಟ್ಟುದು, ಸಪ್ತಪದಿ ತುಳಿಯುದು ಎಲ್ಲ ಇತ್ತು ತುಂಬಾ ಶಾಸ್ತ್ರ ಇತ್ತು ಹ್ಮ್. ಶಾಸ್ತ್ರ ಆದ್ಮೇಲೆ ಮಕ್ಕ~ ಅವ್ರಿಗೆಲ್ಲ ಆ ಇದು wish ಮಾಡ್ಲಿಕ್ಕೆ ಎಲ್ಲ ಜನಗಳೆಲ್ಲ. Stage ಗೆ ಬಂದು wish ಮಾಡಿದ್ರು, ಖುಶ್~ ಖುಷಿಯಿಂದ ಮತ್ತೆ ಊಟಯೆಲ್ಲ ತುಂಬಾ ಒಳ್ಳೇದಿತ್ತು ಮದುವೆ ಊಟ ಹ್ಮ್ ಖರದಾಗಿ ಎಲ್ಲ ಊಟ ಪಾಯಸ, ಹೋಳಿಗೆ, ಚಿರೋಟಿ ಎಲ್ಲ ತಯಾ~. ಪನ್ನೀರು ಅಂತ ಕೆಲಾವ್ ಬಗೆ ಪದಾರ್ಥಯೆಲ್ಲ ಇತ್ತು, ಬಂದವ್ರೀಗೆಲ್ಲ ಖುಷಿ ಆಯ್ತು ಊಟ ಒಳ್ಳೇದ್ ಆಗಿದೆ.

ಹಾ ಆರಾಂ ನಿಮ್ಮನೆಯಲ್ಲಿ?

ಏನಿಲ್ಲ. ಮತ್ತೆ ಊಟ ಆಯ್ತ ಅಂದ್ರೆ ಆಯ್ತ್ ಅಂದ್ರಲ್ಲಾ ಅದಕ್ಕಂತ ಏನ್ ಮಾಡೀರಿ ಅಂತ ಕೇಳ್ದೆ. Special ಏನಿಲ್ಲ normal ಅನ್ನ ಸಾಂಬರ್.

ನಾವಿನ್ನ ಮಾಡಿಲ್ಲ ಮನೆಗೋಗಿ ಮಾಡ್ಬೇಕು.

ಹ್ಮ್ ಮಾಡಿಟ್ಟೊಂದೆ ಬಂದಿದೀರ ಅನ್ನ ಬ್ಯಾಳೆ ಮಾಡೀನೀ ಈಗೋಗಿ ಮಾಡ್ಬೇಕು. ಹ್ಮ್ college holidays ಬಿಟ್ಟೈತಲ್ಲ ಏನ್ ಮಾಡ್ತಿದ್ದೀ ಈಗ? ನಾವ್ ಏನ್ ಮಾಡಕ್ಕತ್ತಿಲ್ಲ daddy ನ್ ಕೇಳಿ work ಗ್ ಹೋಗ್ಬೇಕ್ ಅನ್ಕಂಡಿದೀನಿ embroidering work.

ಎಷ್ಟ್ ತಿಂಗ್ಳ್ ಇರತ್ತದು course? ಹ್ಮ್. ಆಹ್ ಆ~ ಆರ್ ತಿಂಗ್ಳ್ ಇರತ್ತೆ.

ಒಂದ್ ತಿಂಗ್ಳಿಗೆ ಎಷ್ಟ್ amount? ಗೊತ್ತಿಲ್ಲ ಅಪ್ಪನ್ ಕರ್ಕೊಂಡ್ ಹೋದ್ರೆ ಗೊತ್ತಾಗತ್ತೆ.

ಅಪ್ಪನ್ ಕೇಳಿದೀವಿ ಅಮ್ಮ ಅಂತೂ ಅಮ್ಮ ಊ ಹೋಗು ಹೋಗುವಂತಂದ್ಲು. ಅಪ್ಪನ್ ಕೇಳಿಲ್ಲ ಈಗ ಅಪ್ಪನ್ ಓಗಿ ಕೇಳಿದ್ರೆ ಗೊತ್ತಾಗತ್ತೆ.

ನಾನು computer class ಗ್ ಹೋಗ್ಬೇಕ್ ಅನ್ಕೊಂಡಿದಿನಿ. ಹೌದಾ ಮನ್ಯಾಗ್ ಹೇಳಿದಿರಾ? ಹುಮ್ಮ್ ಮನೇಲಿ ಹೋಗು ಅಂತ ಹೇಳ್ತಿದಾರಾ?

ಅದೂ ನಾಲ್ಕ್ ತಿಂಗ್ಳಿರತ್ತಂತ?